ಇದ್ರಾಗ ಬಿ ಮನಿಗೋಳ್ ಕಾಣಾಕತ್ತಾವ ದೊಡ್ಡ ದೊಡ್ಡ ಮನಿಗೋಳ್ ಕಾಣಾಕತ್ತಾವ. ಇಬ್ಬರ ಜೋಡಿಗಳು ಕುತ್ತಾರ್ ಇಲ್ಲಿ ಒಂದ್ ಗಿಡದ್ ಬುಡಕ.

ಇದು ಬಜಾರ್ ತರ ಕಾಣುತ್ತಿದೆ ನಮಗ. ಈ ಕಡೆ ಒಂದ್ ಲೈಟ್ ಕಂಬ ಅದ್.

ಈ ಮನೆ ನಮಗೆ ಅಂಚಿನ ಮನೆ ಕನಕ್ ಹತ್ತದ

ಇದು ಕಾಡ್ ಕಾಣಗತ್ತದ ನಮಗ ಒಂದ್ ಸ್ವಲ್ಪ್ ನೋಡುದ್ರಾ ಒಂದ್ ರೋಡ ಸ್ಟ್ರೆಟ ರೋಡ್ ಅದ ಈ ಸೈಡ್ ಅಂತೂರು ಕಾಡಿನ್ ತರ ಕಾಣಕ್ಕತ್ತದ ಈ ಕಡಿ ಒಂದ್ ಎರಡ್ ತೊಲಿ ನೀರ್ ಕಾಣ್ತಾದ.

ತಳ ಗಿಡಗಳು ಕಾಣ ಹಾ ತ್ತವ ಕೆಲ ಒಂದಿಷ್ಟು ಗಿಡಗಳು ಹೊಲ ಮಾಡವರ ಕೆಲವೊಂದಷ್ಟು ಹಾಗೆ ಬಿಟ್ರಾ ಆಕಾಶ ಮುಟ್ಟ ನೀಲಿ ನೀಲಿ ಕಾಣಕತ್ತಾವ ಗಿಡಗಳು ಇದಾವ ಇಲ್ಲಿ ಸ್ವಲ್ಪ.

ಹುಲ್ಲ್ ತುಂಬ ಬೆಳ್ದದ ಹಾದಿಯದ ಹೊಲಕ್ ಗೇಟ್ ಮಾಡ್ಯಾರ ಅಲ್ಲಿ ನೀರ ಹಚ್ಚ್ ಹಸರದ ವಾತಾವರ್ಣದ ಮಳಿ ಬಂದಿರತರ ಕಾಣಕ್ಕತ್ತದ.